ಈ ಚಿತ್ರದಲ್ಲಿ ನೋಡೋದು ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲರೂ ಹೋಳಿ ಹಬ್ಬವನ ಆಚರಿಸ್ತಾ ಇದಾರೆ.

ಸೊ ಇದು ಒಂದು ಕೂಡ ತುಂಬಾ ಯೂಸುಫುಲ್ ಆದಂಥ ಪ್ಲೇಸ್ ಆಗಿರುತ್ತೆ. ಎಲ್ಲರಗೂನು ತುಂಬಾ ಯೂಸುಫುಲ್ ಆಗುತ್ತೆ.

ಆಹ್ಹ್ ಇದು ಒಂದು ಪುಟ್ಟ ಗುಹೆ ಇದೆ. ಗುಹೆ ಒಳಗಡೆ ದೇವ್ ದೇವಸ್ಥಾನ ಇರೋ ರೀತಿ ಇದೆ. ಸೊ ಆ ದೇವ್ರನ್ನ ದರ್ಶನ ಪಡೆಯೋದಿಕೆ ಜನಗಳ್ ಎಲ್ಲ ಗುಹೆ ಅಲ್ಲಿ ಗುಹೆ ಇರೋದ್ರಿಂದ ತುಂಬಾ ಕೆಳಗಡೆ ಬಾಗಿ ಹೋಗ್ಬೇಕ್ ಆಗಿರುತ್ತೆ.

ನೋಡೋದು ಆದ್ರೆ ದೊಡ್ಡ್ ಗಾಡಿ ಟ್ರಾನ್ಸ್ಪೋರ್ಟ್ ರೀತಿ ಏನ್ ಇರುತ್ತೆ ದೊಡ್ಡ್ ದೊಡ್ಡ್ ಟ್ರಕ್ ಗಳ್ ಇರ್ತಾವ ಅಲ ಸೊ ಅದರ ಕವರಿಂಗ್ ರೀತಿ ಇದೆ. ಸೊ ಅಸೆಲ್ ಕಂಪನಿ ಒಂದು ಟ್ರಕ್ ರೀತಿ ಇದೆ.